ಹಾಗೇ ಇಲ್ಲಿ ಬಹಳಷ್ಟು ಸೆಲ್ಫ್ ಗಳಿದ್ದಾವೆ ತುಂಬ ಚೆನ್ನಾಗಿ ಬಲ್ಲೂನ್ಸ್ ನಿಂದ ಡೆಕೋರೇಷನ್ ಮಾಡಿದ್ದಾ --

ಇದು ಒಂದು ದುಕಾನ್ ಇದೆ ಹಾಗೇ ಇಲ್ಲಿ ಬಹಳಷ್ಟು ಸೆಲ್ಫ್ ಗಳಿದ್ದಾವೆ ಸೆಲ್ಫ್ --

ಹಾಗೆ ಅಲ್ಲಿ ಸ್ವಲ್ಪ ಚಿಕ್ಕ ಮಕ್ಕಳು ಆಟ ಆಡುತ್ತಿದ್ದಾರೆ.

ಹಾಗೆ ಇಲ್ಲಿ ಕುಳಿತು ಕೊಳ್ಳಲು ಕೂಡ ಜಾಗ ಇದೆ.

ಅದರ ಮೇಲೆ ಕರ್ನಾಟಕ ಆಟೋ ವರ್ಕ್ಸ್ ಆಲ್ ಬೈಕ್ ಸರ್ವಿಸ್ ಸೆಂಟರ್ ಅಂತ ಬೋರ್ಡ್ ಬರೆದಿದ್ದಾರೆ.

ಅರೆ ಇಕ್ಕಿ ಪೂಜಾ ವನ್ನೂ ಮಾಡುತ್ತಿದ್ದಾರೆ ಹಾಗೆ ಅಲ್ಲಿ ಒಬ್ಬ ಹೆಣ್ಣು ಮಗಳು ಓ ಓಡು ಹೋಗುತ್ತಿದ್ದಾಳೆ.